ಮತ್ತು ಇಲ್ಲಿ ಕಲ್ಲು ಕಲ್ಲುಗಳು ಸಹ ನೋಡಲು ಕಾಣಿಸುತ್ತಿದೆ. ಆಮೇಲೆ ಇಲ್ಲಿ ನೀರು ಹರಿದುಕೊಂಡು ಹೋಗುತ್ತಿದೆ.

ಇಲ್ಲಿ ದೇವಸ್ಥಾನ ಬಿಲ್ಡಿಂಗ್ ಮನೆ ಅಲ್ಲಿ ಫ್ಲಾಟ್ ಗಳು ಕೂಡ ನಾವು ಕಾಣಬಹುದು. ಇದು ಸೇತುವೆಯಲ್ಲಿ ತೆಗೆದಿರುವ ಪಿಚ್ಚರ್ ಆಗಿದೆ.